ಎಲ್ಲಾರಿಗು ನಮಸ್ಕಾರ ರೀ, ನಾನ ದೀಪಾವಳಿ ಹಬ್ಬದ ಬಗ್ಗೆ ಮಾತಾಡಕ ಬಂದಿನಿ, ದೀಪಾವಳಿ ಹಬ್ಬ ಅಂದ್ರ ಬೆಳಕಿನ ಹಬ್ಬ ಹೌದಿಲ್ಲರೀ, ಇಗೆಲ್ಲಾ ಹಬ್ಬನ ನಾವು ನಾಲ್ಕ ದಿನಾ ಮಾಡ್ ನರಕ ಚತುರ್ದಶಿ, ಅಮವಾಸಿ, ದೀಪಾವಳಿ ಅಮವಾಸಿ, ಪಾಡ್ಯ ಅಂತ. ಮಾಡ್ತೇವ್ ರೀ, ದಿನಾ ಒಂದೊಂಥರ sweet ಮಾಡ್ತೀವಿ ಹಬ್ಬ ಅಂದ ಮ್ಯಾಲೆ ಮನಿ ಸ್ವಚ್ಚ ಮಾಡ್ಬೇಕ್ ಜಾಡಾ ತಗಿಬೇಕ್ ಆಮೇಲೆ ಹಪ್ಪಳ ಶಂಡಗಿ ಅಂತ ಖರ್ಚಿಕಾಯಿ, ಚಕ್ಲಿ, ಒಂದ್ ಐದಾರ್ ತರಾ ಪಳಾರ ಮಾಡ್ತೆವ್ ರಿ ನಾವ್ ಎಲ್ಲಾರು ಪಳಾರ. ಹಂಚತೆವ್ ರಿ ಅವತ್ತ ಹಬ್ಬಕ್ಕಾ ಅಂದಂಗ ನಮ್ಮ ಮನಿಗ ನಿಮ್ದ ಚಕ್ಲಿ ಹೆಂಗ ಆಗ್ಯಾವ ಅಂತ ಕೊಟ್ಟ ಕಳಸ್ತೇವಿ ಬಾಜು ಮನಿಗೆ sweet ಖಾರ ಕಳಸ್ತೇವಿ ಅವ್ರು ಕಳಸ್ತಾರ ಪರಾಳ ಅಂತಂದು ಆಮೇಲೆ ಅವತ್ತ ನರಕ ಚತುರ್ದಶಿ ದಿನಾ ಮುಂಜಾಲೆ ಲಘುನ ಏಳ್ತೆವ್ ರಿ ನಾವೆಲ್ಲಾರು. ಲಘುನ ಎದ್ದ ಮೂರು ಬ್ರಾಹ್ಮಿ ಮುಹೂರ್ತದೊಳಗ ಮನಿಯೊಳಗಿನ ಗಂಡ ಮಕ್ಳಿಗೆ ಎಣ್ಣಿ ಹಚ್ಚಿ ಸ್ನಾನಾ ಮಾಡಿ ಆರತಿ ಮಾಡಿಬಿಡತೆವರಿ ಅವತ್ತಿನ ಹಬ್ಬಾಕ್ಕ ಜಾಮೂನ ಮಾಡಿರತೆವರಿಪಾ, ಎಲ್ಲರಿಗು ಜಾಮೂನ ಅಂದ್ರ ಬಾರಿ ಪ್ರೀತಿ ಆಮ್ಯಾಲ ಅಮವಾಸಿ ದಿನಾ. ಒಬ್ಬೊಬ್ರು ಅಂಗಡಿ ಅಮಾಸಿ ಅಂತ ಅಂಗಡಿ ಪೂಜಾ ಮಾಡ್ತಾರಾ, ನಾವ ಅಂತರು ಲಕ್ಷ್ಮಿ ಪಾಡ್ಯ ದಿನಾ ಮಾಡ್ತೇವಿ ರಿ ಪಾಡ್ಯ ದಿನ ಅವತ್ತ ಹಿಂದಿನ ದಿನಾ ಅಂಗಡಿ ಸ್ವಚ್ಚ ಮಾಡುದು ಹಿಂದ ಒಂದ ಹದಿನೈದು ದಿನಾ ಮುಂಚೆ ಬಣ್ಣ ಹಚ್ಚಿರತಾರ, ಲಕ್ಷ್ಮಿನ ಕುಂದರಸಬೇಕಲ್ಲರೀ ಹೊಸಾ ಸೀರಿ ತೊಗೊಂಬರ್ತೇವಿ. ಚಂದಗ ಹಬ್ಬ ಮಾಡ್ತೇವಿ ನಾವೆಲ್ಲರೂ ಸೇರಿ ಎಲ್ಲಾರು ಹೊಸಾ ಹೊಸ ಅರವಿ ಹಾಕೋಂತೇವಿ ದೀಪಾವಳಿ ಹಬ್ಬದಿನ ಪಾಡ್ಯಾದಿನಾ ಅಂಗಡಿ ಲಕ್ಷ್ಮಿ ಒಳಗ ಪೂಜಾ ಮಾಡ್ತೇವರಿ ಭಟ್ರ್ ಬರ್ತಾರಾ, ಪೂಜಾ ಮಾಡಿ ಅಲ್ಲಿ ಅದ ಆರ್ತಿ ಮಾಡಿರತೀವಲ್ಲ್ ರಿ ಲಕ್ಷ್ಮಮ್ಮಗ. ಅದನ್ನ ಆರ್ತಿನ ಮನ್ಯಾಗಿನ ಗಂಡ ಮಕ್ಕಳಿಗೆ ಅಂಗಡ್ಯಾಗ ಕುಂದ್ರಿಸಿ ಆರ್ತಿನೂ ಮಾಡ್ತೇವ್ ರಿ ರೊಕ್ಕಾನು ಇಸ್ಕೊಂತೆವ್ ರಿ ಆರ್ತಿ ಮಾಡಿದ ತಟ್ಟಿಗ್ ರೊಕ್ಕಾ ಹಾಕಬೇಕಲ್ಲ ರಿ ಮತ್ತ ಅವ್ರ ಅದನ್ನು ಮಾಡ್ತೇವ್ ರಿ, ಆಮೇಲೆ ಹಬ್ಬ ಆಯಿತು ಊಟಾ ಆಯಿತು ಹಬ್ಬದ ಖುಷಿ ಅಂತ. ಸಂಜಿಕ ಎಲ್ಲಾರು ಪಟಾಕಿ ಹಚ್ತೀವಿ ರಿ ಆ ಮತ್ತ ಆಜು ಬಾಜು ಅಂಗ್ಡಿ ಹೋಗಿ ನಮಸ್ಕಾರ ಮಾಡ್ತೀವ್ರಿ ಎಲ್ಲಾರ ಅಂಗಡಿಯಾಗು ದಾನಿ sweet, juice ಎಲ್ಲಾ ಕೊಡ್ತಾರ ನಾವು ಅವ್ರ್ ಕೊಡ್ತೇವಿ ಯಾವಾಗೂ ತಿಂತೇವ್ ರಿ, ಅವತ್ತಿನ ದಿನಾ ಬರೆ sweet ತಿಂದ್ ತಿಂದ್ ಸಾಕಾಗ್ಬಿಟ್ಟಿರ್ಥೈತಿ ಪಾ ಹಬ್ಬದ ದಿನಾ ಮತ್ತ ಹಬ್ಬ ಮಾಡಿ ಆರತಿ ಮಾಡ್ತೀವಿ ಹೊಸ ಅರವಿ ಅಂತರು ಎಲ್ಲರೂ ಹಾಕೋಂತೇವಿ ರೀ ನಿನ ಕಿನಾ ನಾನ ಚಂದ ಆಗ್ಬೇಕ ready ನಾನಕಿನಾ ನೀನ್ ಚಂದ ಆಗ್ಬೇಕ ಅಂತ, ಚಂದ ready ಆಗಿರ್ತೇವಿ ಮತ್ತ ಎಲ್ಲಾರು ಗೆಳತ್ಯಾರ್ ಸೇರ್ಕೊಂಡ. ಆ ಹಾಡ ಹಾಡ್ತೀವಿ ಆರ್ತಿ ಮಾಡಿರ್ತೀವಿ ಬಂದೋರಿಗೆಲ್ಲಾ ಅಂಗಡ್ಯಾಗ juice ಕೊಡ್ತಿವಿ ಚಂದ ರೀ ಪಾ ಅದ ದೀಪಾವಳಿ ಹಬ್ಬ ಅಂದ್ರ ಹುಮ್ಮ್ ಎಲ್ಲಾರು ಬಾರಿ ಬಾರಿ ಕುಶಿಲೇ ಇರ್ತಿವಿ ಹಬ್ಬಾ ಮಾಡ್ಬೇಕ ಅಂದಾಗ ಎಲ್ಲಾ ಹಬ್ಬದೊಳಗ ದೀಪಾವಳಿ ಅಂದ್ರ ಲಕ್ಷ್ಮಿ ಹಬ್ಬಾ, ಅಂದ್ರ ಹಬ್ಬಾ ಮಾಡಾಕ ಅಷ್ಟ ರೊಕ್ಕಾ ಇದನ್ನ ಮಾಡ್ತೀವ್ ರಿ, ಹಬ್ಬದ ದಿನಾನು ಹಂಗ ಲಕ್ಷ್ಮಿ ಅಂಗಡ್ಯಾಗನು ರೊಕ್ಕಾ ಇಸ್ಕೊಂತೀವಿ, ಲಕ್ಷ್ಮಿ ಬೇಕ ಲಕ್ಷ್ಮಿಗೆ ಅಂತಂದ, ವಟ್ ಖುಷಿ ನೊಡ್ರಿಪಾ ದೀಪಾವಳಿ ಹಬ್ಬ ಅಂದ್ರ ವಟ್ಟನಾಗ ದೀಪಾವಳಿ ಹಬ್ಬ ಅಂದ ಮ್ಯಾಲೆ. ಜಾತ್ರಿ ಮಾಡ್ ಬಿಡುದ್ ರೀ ಎಲ್ಲಾ ತರಾ ಅರವಿ ತೊಗೊಬೇಕ್ ಎಲ್ಲಾ ರೊಕ್ಕಾ ತೊಗೊಬೇಕ್ ಹೊಸಾ ಹೊಸಾ ಅರವಿ ಹಾಕೊಬೇಕ್ ಹೊಸಾ ಹೊಸಾದ್ ಬಂಗಾರ ಸಾಮಾನ ತೊಗೊಬೇಕ್ ಲಕ್ಷ್ಮಿ ಅಲಂಕಾರ ಮಾಡ್ಬೇಕ್ ಹಬ್ಬ ಮಾಡಿ ಅಡಗಿ ಮಾಡಿ ವಟ್ಟ್ ಕುಶಿಲೇ ದೀಪಾವಳಿ ಮಾಡ್ತೇವಿ ಎಲ್ಲಾರು ಸೇರಿ ನನಗ ಅಂತೂ. ದೀಪಾವಳಿ ಹಬ್ಬ ಅಂದ್ರ ಬಾರಿ ಖುಷಿ ನೋಡ್ರಿ ಹಬ್ಬ ಬಂತ್ ಬಂತ್ ಅನ್ನೋಷ್ಟೋ ತ್ಲಿಕೆ ಮುಗ್ಡೋದ್ ಬಿಟ್ಟಿರ್ತೇತಿ ಅಷ್ಟ ಖುಷಿಯಾಗೇತಿ ಹುನ್ರಿ ಬಾಳ ಖುಷಿಯಾಗತ್ ರೀ ದೀಪಾವಳಿ ಹಬ್ಬಾ ಮಾಡಾಕ.

ನಾನ್ ಆರಾಮ್ ಮಾರಾಯ ಮತ್ತೆ ವಿಶೇಷ ಎಲ್ಲ.

ವಿಶೇಷ ಏನಿಲ್ಲ ನಿಮ್ದೇ ಹೇಳ್ಬೇಕು ಹೇಳಿ ವಿಶೇಷ ?

ನಂದು ಏನಿಲ್ಲ ಮಾರಾಯ ಮತ್ತೆ ಹೇಗಿದೆ ನಿಮ್ ಮಳೆ ಬೆಳೆ ಎಲ್ಲ ಹೇಗಿದೆ ಅಲ್ಲಿ ಊರಲ್ಲಿ?

ಮತ್ತೆ ಅದು ಬಿಡಿ ನಿಮ್ಮ್ ಊರಲ್ಲಿ ವಿಷ್ಯ ಮಾತಾಡ್ಲಿಕ್ಕೆ ಇತ್ತು ಮಾರಾಯಾ ಮೊನ್ನೆಯೊಂದ್ ಮೊನ್ನೆಯೊಂದು exam ಇತ್ತ್ ಮಾರಾಯ. ಹೇಗಿತ್ತು exam ಎಲ್ಲ ಹೇಗ್ ಆಗ್ತಾ ಉಂಟು ಮೊನ್ನೆ exam ಆಯ್ತಲ್ವಾ ಒಂದು ಆಯ್ತಾ ಇಲ್ವಾ ಒಂದ್ ಆಯ್ತಲ್ವಾ .

ಐದು exam ಇತ್ತು ಹೆಂಗೆ ಕಷ್ಟ ಐದ್ exam . exam ಗೆ ಓ ದ್ಲೇ ಇಲ್ಲ ಬಾರಿ ಕಷ್ಟ ಇತ್ತು exam .

ಅದ್ರಲ್ಲಿ ಗಣಿತ ಎಂಟು ಕೇಳುದೇ ಬೇಡ ಬಾರಿ ಕಷ್ಟ.

ಎಂಥ ಅಂತ ಇಲ್ಲ ಬಾಯಿಗೆ ಬಂದದ್ದು ಬರ್ದು ಹಾಕಿದ್ದೇನೆ.

ಯಾವ್ದು A plus B whole square ಆ .

ಅದು ಗೊತ್ತಿಲ್ಲ copy ಹೊಡಿ ಬರ್ದದ್ದು. copy ಹೋಡ್ಡೆ.

ಸತ್ಯ ಹೌದು ನಂಗೆ question paper ನೋಡುವಾಗ ಬಾರಿ tension .

ಹೌದಾ ಇಲ್ವಾ ನಂಗೆ ಅನಿಸುದು.

Easy ಹಾಗಾದ್ರೆ.

ಬಾರಿ ಕಷ್ಟ ಇತ್ತು ಅಪಾ ಅವ್ರಿಗೆಲ್ಲ ಬಾರಿ ಅಂತೆ ಅವ್ರು ಬಾರಿ ಓದಿದ್ದಾರೆ.

ನಾನ್ ಇಣಕಿದ್ದೆ ಇಣಕಿದ್ದೆ ಇಣಕಿದ್ದೆ ಯಾರ್ ತೋರ್ಸುದಿಲ್ಲ ಮಕ್ಳು ಎಲ್ಲ ಅವ್ರೆ ಬರಿತ್ತಿದ್ರು.

ಅವ್ರು ಮಂಗಾಟ ಮಾಡಿದ್ರೆ ಆಯ್ತು ಬಿಡಿ ಅವ್ರು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಅಷ್ಟೇ ಅವ್ರು ಇರ್ತಾರೆ.

ಬೇರೆ ಕನ್ನಡ ಸ್ವಲ್ಪ ಬಾರಿ easy ಮಿಕ್ಕಿದ್ದು English ಎಂತು ಗೊತ್ತೇ ಇಲ್ಲ ಏನು.

ABCD ಬರ್ದು ಬರ್ದದ್ದು ಮತ್ತೆ ಎಂಥ ಮಾಡುದು.

ಮತ್ತೆ English ಅಷ್ಟು ಕಷ್ಟ ಉಂಟಾ ಮಾರಾಯ.

ಮತ್ತೆ ಅದು grammar ಓ ದೇವಾ.

Grammar ಯಾವ್ದೆಲ್ಲಾ.

Direct speech ಅಂತೆ indirect speech ಅಂತೆ ನಾನ್ ನನ್ನ ಬರ್ದು ಬಿಟ್ಟದ್ದು ಅಲ್ಲಿ.

English improve ಆಗ್ತದೆ ಅಲ್ವ ಅದು ಖುಷಿ ನಮ್ಗೆ.

ಮತ್ತೆ ಬೇರೆ ವಿಶೇಷ ಮತ್ತೆ ನಮ್ದು ಕೂಡ ಹಾಗೆ ಮಾರಾಯ exam ವಿಷ್ಯಕ್ಕೆ ಬಂದ್ರೆ ತುಂಬಾ ಕಷ್ಟ ಇದೆ ಜೀವನ.

ನಂದು ನಂಗಿನ್ನೂ college ಅಲ್ಲಿ subject ಯಾವ್ದು ಗೊತ್ತಿಲ್ಲ ನೆನಪೇ ಇಲ್ಲ.

ಮತ್ತೆ ಏನಕ್ಕೆ college ಹೋಗ್ತೀರಾ?

College life ಅಲ್ಲಿ enjoy ಮಾಡ್ಬೇಕಲ್ವಾ ಅದಿಕ್ಕೇನಂಥ ಹೋಗೋದು.

ಅಲ್ಲಲ್ಲಲ್ಲ.

ಅಲ್ಲ ಹಾ ಹೌದು ಅದು moment ಅಲ್ಲ memorable moment ಅಲ್ವ. ಮತ್ತೆ college Life ಅಲ್ಲಿ enjoy ಮಾಡುವಷ್ಟು ಬೇರೆ ಎಲ್ಲಿಯೂ ಕೂಡ enjoy ಮಾಡ್ಲಿಕ್ಕೆ ಆಗಲ್ಲ .

Job ಎಲ್ಲ ಆದ್ರೆ ಕಷ್ಟ ಅಲ್ವ. job ಎಲ್ಲ ಆದ್ರೆ ನಮ್ಮ life ನಮಿಗೆ college ಅಲ್ಲಿ ಆದ್ರೆ ಎಲ್ಲ friends ಅದು ಇದು ಖುಷಿ ಆಗ್ತದೆ.

ಅರಾಮಿದ್ದಿರಾ ಹ್ಮ್‌ ಹಂಗೆ.

ಏನು exam ಇನ್ನು next ಈ ತಿಂಗ್ಳು third week ಅಲ್ಲಿ.

ಹಾ ಅದು ಓದುತ್ತ ಇದ್ದೇನೆ .ಮರ್ರೆ preparation full preparation .

ಅಲ್ಲ ಅಲ್ಲ ಓದುದ್ ಅಂದ್ರೆ ಹಾಗೆ ಅಲ್ಲ.

ಮತ್ತೆ ವಿಷಯವನ್ನು ಎಂಥ ಮರುಕಳಿಸುವಂಥದ್ದು.

ಮರುಕಳಿಸುವಂಥದ್ದಾ. ಹಾ ಹಾ ನಾನ್ exam ಹಿಂದಿನ ದಿನ ಓದುದು ಅಷ್ಟೇ. ನೀವ್ ನಂಗೆ exam ಇದೆ ಇನ್ನೊಮ್ಮೆ ಇನ್ನೊಮ್ಮೆ ಮಾತಾಡುವಲ್ಲ.

ಹಾ ಹಾ okay, okay .

ನಮಸ್ತೆ ಇವತ್ತು ನಾನು ಮಾತನಾಡ್ಲಿಕ್ಕೆ ಹೊರಟ ವಿಷಯ ಏನಂದ್ರೆ ನಿಶ್ಚಿತಾರ್ಥ. ಆಹ್ ನನ್ನ ದೊಡ್ಡಮ್ಮನ ಮಗಳ ಮಗಳಿಗೆ ನಿಶ್ಚಿತಾರ್ಥ ಇತ್ತು ಅದು ನಿನ್ನೆಇತ್ತು. ಆಹ್ ಹಾಗೆ ನಂಗೆ ನಿಶ್ಚಿತಾರ್ಥದ ಆಮಂತ್ರಣ ಒಂದು ವಾರದ ಹಿಂದೆಯೇ ನನ್ನ ಅಕ್ಕ ನನಗೆ ದೂರವಾಣಿ ಆಹ್ ಕರೆ ಮೂಲಕ ತಿಳಿಸಿದ್ಲು. ಆಹ್ ಹಾಗಾಗಿ ನನ್ನ ಹ್ಮ್ ಆಹ್ family ಗೆಸ ಆಹ್ ಹೇಳಿದ್ಳು ಎಲ್ರು ಬರ್ಬೇಕು ಅಂತ. ಹಾಗೆ ಅದು ನಿಶ್ಚಿತಾರ್ಥ ನಿನ್ನೆ ಇತ್ತು ಹಾಗೆ ನಿನ್ನೆ ಮಧ್ಯಾನ ಮೂರು ಗಂಟೆಗೆ ಅದು ಮುಹೂರ್ತ ಇದ್ದದ್ದು. ಹಾಗೆ ನಾವು ಅದು ನಿಶ್ಚಿತಾರ್ಥ ಇದ್ದದ್ದು ಬೆಳ್ತಂಗಡಿಯಲ್ಲಿ ಹಾಗೆ ನಾವು ಇಲ್ಲಿಂದ ಮಧ್ಯಾನ ಒಂದು ಗಂಟೆಗೆ ಹೊರಟೆವು. ಆಹ್ ಹೊರಡುವಾಗ ದಾರಿಯಲ್ಲಿ ನನ್ನ ಅಕ್ಕ ನಂಗೆ ಸಿಕ್ತೇನಂತೆ ಹೇಳಿದ್ಳು ಆದ್ರೆ ಎಂತ ಅವಳು ಬರುವಾಗ್ಲೆ late ಆಯ್ತು ಅವಳಿಗೆ bus ಎಲ್ಲ ಸರಿ ಸಿಗ್ಲಿಲ್ಲಂತೆ ಹಾಗಾಗಿ. ಅವಳನ್ನು ಕರೆದುಕೊಂಡು ಹೋಗುವಾಗ ನಾವು ಆಹ್ ನಿಶ್ಚಿತಾರ್ಥದ ಅಹ್ ಜಾಗಾಕ್ಕೆ ಹೋಗುವಾಗ ತುಂಬ late ಆಯ್ತು. ಹ್ಮ್ ಹುಡುಗನ ಕಡೆಯವರು ಬಂದಿರ್ಲಿಲ್ಲ ಆದ್ರು ಸ್ವಲ್ಪ late ಆಯ್ತು ಅನ್ಸ್ತು ಅಂದ್ರೆ ಯಾಕಂದ್ರೆ ನಾವು ಮನೆಯವರಲ್ವ ಅಕ್ಕನ ಮ~ ಮಗಳಂದ್ರೆ ನ~ ನ~ ನ~ ನ~ ನಮ್ಮ ಮನೆಯವರೇ ಅಲ್ವ ಹಾಗಾಗಿ. ಹಾಗಾಗಿ ಮತ್ತೆ ನಾವು ಹೋದ್ವಿ ಹೋದ ಕೂಡ್ಲೆ ನಮ್ಗೆ ಕುಡಿಲಿಕ್ಕೆ ಆಹ್ ತಂಪು ಪಾನೀಯ juice ಏನೋ ಕೊಟ್ರು ಆಹ್ ಅದನ್ನು ಕುಡುದ್ವಿ. ಮತ್ತೆ ನಮ್ಮ ಆಹ್ ದೊಡ್ಡಮ್ಮ ಬಂದಿದ್ರು ಆಮೇಲೆ ಚಿಕ್ಕಮ್ಮಇದ್ರು ಹಾಗೆ ಅ~ ಅತ್ತೆ ಅವರು ನಂಗೆ ಒಂದು ಐ~ ಆರು ಜನ ಅತ್ತೆಯವರು ಇದ್ದಾರೆ ಹಾಗೆ ಆರು ಜನ ಅತ್ತೆಯವರನ್ನು ಮಾತಾಡಿಸಿದ್ವಿ. ಆಮೇಲೆ ಮಾವಂದ್ರಿದ್ರು ಅವರನ್ನು ಮಾತಾಡಿಸಿದ್ವಿ, ಆಮೇಲೆ ಹಾ ನನ್ನ ಅಕ್ಕನವರೆಲ್ಲ ಬಂದಿದ್ರು ಆಹ್ ಮೂರು ಜನ ಅಕ್ಕನವರು ಬಂದಿದ್ರು. ಆಹ್ ಹಾಗಾಗಿ ಮತ್ತೆ ಅಕ್ಕನ ಮಕ್ಕಳೆಲ್ಲ ಬಂದಿದ್ರು ಹೀಗೆ ನಾವೆಲ್ಲ ಮಾತಾಡ್ತಾ ಒಟ್ಟು ಗಮ್ಮತ್ ಮಾಡ್ತಾ ಇದ್ವಿ. ಆಹ್ ಹಾಗೆ ಅಷ್ಟೆಲ್ಲ ಆಗುವಾಗ ಮತ್ತೆ ಹುಡುಗನ ಕಡೆಯವರು ಬಂದ್ರು. ಆಹ್ ಹುಡುಗನ ಕಡೆಯವರು ಆಹ್ ಬಂದು ಆಹ್ ಎಲ್ಲ ಒಳಗಡೆ ಬಂದ್ರು ಒಳಗಡೆ ಬಂದು ಎಲ್ಲ. ಆಹ್ ಎಲ್ಲ ಚ~ ಎಲ್ಲರಿಗೆ ಚಾಪೆ ಹಾಸಿ ಎಲ್ಲರು ಕೂತುಕೊಂಡ್ವಿ ಒಂದು side ಅಲ್ಲಿ ಹುಡುಗನ ಕಡೆಯವರು ಒಂದು side ಅಲ್ಲಿ ಆಹ್ ಒಂದು ಬದಿಯಲ್ಲಿ ಹುಡುಗಿ ಕಡೆಯವರು ಕೂತಿದ್ದೆವು. ಹಾಗೆ ಮತ್ತೆ ಅದರ ಒಂದು ಶಾಸ್ತ್ರೋತವಾಗಿ ಅದಕ್ಕೊಂದು ಆಹ್ ಒಂದು ಕಾರ್ಯವಿಧಾನ ಅಂತ ಇದೆ ಅದನ್ನು ಮಾಡಿದ್ರು ಅಂದ್ರೆ ಹುಡುಗನ ಕಡೆಯವರು. ಅವರ ಆಹ್ ಒಟ್ಟಿಗೆ ಯಾರು ಬಂದಿರ್ತಾರೋ ಅಂದ್ರೆ ಸಂಬಂದಿಕರು ಯಾರಿದ್ದಾರೋ ಅವರನ್ನು ಪರಿಚಯಿಸುವ ಒಂದು ಆಹ್ ಆಹ್ ಇದ್ ಇತ್ತು ಗ~ ಏನ್ ಹೇಳ್ತೀವಿ ಒಂದು. ವಿಧಾನ ಇತ್ತು ಹಾಗೆ ಹುಡುಗಿ ಕಡೆಯವರು ಹಾಗೆ ಆಹ್ ಅವರ ನೆಂಟರಿಷ್ಟರನ್ನು ಹಾಗೆ ಅಕ್ಕ, ತಮ್ಮ ಆಹ್ ಅವರನ್ನು ಬಂದು ಬಳಗ ಯಾರೆಲ್ಲ ಇದ್ದಾರೆ. ಅವರನ್ನು ಒಂದು ಪರಿಚಯಿಸುವ ಒಂದು ಆಹ್ ಬ~ ಇದ್ ಇತ್ತಲ್ಲಿ ಅದಾದ ಮೇಲೆ. ಆಹ್ ಹೇಳ್ಬೇಕಂದ್ರೆ ಹುಡುಗ ಆಹ್ ಅಮೇರಿಕದಲ್ಲಿ ಪೌರಹಿತ್ಯೆ ಮಾಡ್ತಾನಂತೆ ಹಾಗೆ ಹುಡುಗಿ ಇನ್ನೂ ಓದ್ತಾ ಇದ್ದಾಳೆ ಅವಳು M.Sc ಮಾಡ್ತಾಯಿದ್ದಾಳಂತೆ. ಆಹ್ ಇದೆಲ್ಲ ಇಷ್ಟಾಯ್ತು ಆಮೇಲೆ ಹುಡುಗ ಹುಡುಗಿಯಲ್ಲ ಪ~ ಆಹ್ ಏನೊ ಛಾಯಗ್ರಾಹಕರೆಲ್ಲ ಬಂದಿದ್ರು ಹಾಗೆ ಛಾಯಾಗ್ರಾಹಕರು ಬಂದು. ಆಹ್ ಆಮೇಲೆ ಮದುವೆ ಆಹ್ ಛಾಯಾಗ್ರಾಹಕರು ಏನು ಛಾಯಾಗ್ರಹಣ ಎಲ್ಲ ಮಾಡುದ್ರು ಎಲ್ಲರದ್ದು ಛಾಯಾಗ್ರಹಣ ಆಯ್ತು. ಅದಾದಮೇಲೆ ಆಹ್ ಮದುವೆ ನಿಶ್ಚಯ ಮಾಡುದ್ರು ಯಾವ ದಿನಾಂಕ ಮತ್ತು ಯಾವ ಆಹ್ ಮ~ ಮದುವೆ ಅಂದ್ರೆ ಸ್ಥಳ ನಿಗದಿ ಮಾಡ್ಬೇಕಲ್ಲ ಅದನ್ನೆಲ್ಲ ಕೂತು ಅಂದ್ರೆ ಹುಡುಗನ ಕಡೆಯವರು ಮತ್ತು ಹುಡುಗಿ ಕಡೆಯವರೆಲ್ಲ ಕೂತು. ಆಹ್ ಸ್ಥಳ ನಿಗದಿ ಮಾಡ್ತಾರೆ ಹಾಗೆ ದಿನಾಂಕವನ್ನು ನಿಗದಿ ಮಾಡುದ್ರು ಹಾಗೆ ಮುಹೂರ್ತಂತ ಬರ್ತದೆ ಅದು ಹನ್ನೆರಡು ನಲ್ವತ್ತಕ್ಕೆನೋ ಮುಹೂರ್ತ ಆಹ್ ಇದೆ ಆ ಮುಹೂರ್ತದಲ್ಲಿ. ಆಹ್ ಈಗ ಮದುವೆ ನಿಗದಿಯಾಗಿದೆ ಆಹ್ November ಒಂದಕ್ಕೆ ಮದುವೆ ಇದೆ ಹಾಗಾಗಿ ನಮ್ಗೆ ಒಂದು ಗೌಜಿಂತ ಹೇಳ್ಬೋದು ಅಕ್ಕನ ಮಗಳಲ್ಲ ಹಾಗಾಗಿ ಒಂದು ಗೌಜಿ ಇದೆ ಮದುವೆ. ಆಹ್ ಇಷ್ಟೆಲ್ಲ ಆಯ್ತು ಆಮೇಲೆ ನಮ್ಗೆ ಏನು ಪಲಾಹಾರ ಇತ್ತು ಅನ್ನ ಮಧ್ಯಾಹ್ನ ಮೂ~ ಐದು ಗಂಟೆ ಆಗಿತ್ತು ಅಷ್ಟಾಗುವಾಗ್ಲೆ ಹಾಗೆ ಪಲಾಹಾರ ಇತ್ತು. ಪಲಾಹಾರದಲ್ಲಿ ನಮ್ಗೆ ಅಂದ್ರೆ ಹ್ಮ್ ಆಹ್ ತು~ ತುಂಬಾ ಆಹ್ ಆಹ್ ಹಾ items ಇತ್ತು ಅಂದ್ರೆ ಆಹ್ ಶಾವಿಗೆ ಇರ್ಬಹುದು, ಹೋಳಿಗೆ ಆಮೇಲೆ. ಹ್ಮ್ ಆಹ್ ಚ~ tea ಬೇಕಾದ್ರೆ tea ಆಹ್ ಹಾಗೆ coffee ಕುಡಿಯುವವರಿಗೆ coffee . ಆಹ್ ಹಾಗೆ ಮಾವಿನಕಾಯಿ ರಾಸಾಯನ ಹೀಗೆ ತು~ ತುಂಬಾ ತುಂಬಾ ಆಹ್ ಹ್ಮ್ items ಇತ್ತು. ಹ್ಮ್ ಇಷ್ಟೆಲ್ಲ ಆಯ್ತು ಮತ್ತೆ ನಮ್ಮದೆಲ್ಲ ಛಾಯಾಗ್ರಹಣ ಎಲ್ಲ ನಾವು ತೆಗ್ದ್ವಿ. ಆಹ್ ಮತ್ತೆ ಎಲ್ಲ ಎಲ್ಲರನ್ನು ಮಾತಾಡಿಸಿದ್ವಿ ಹಾಗೆ ಹುಡುಗ ಹುಡುಗಿಗೆ ನಾವು ಹ್ಮ್ ಆಹ್ ಆಹ್ wish ಮಾಡಿದ್ವಿ. ಹ್ಮ್ ಹಾಗೆ ನಾವು ಮತ್ತೆ ಹೊರಟು ಬಂದ್ವಿ.

ಹಾ ಆರಾಮ್ ದೀಕ್ಷಿತ್ ಅದೆ ನಮ್ ಅಕ್ಕನ್ ಮದ್ವೆ ಇಟ್ಕೊಂಡಿದ್ವಿ.

Next month ಹದ್ನಾಕು ಹದಿನೈದಕ್ಕೆ. ಹೌದಾ ಯಾವುರಲ್ಲಿ? ಹಾ ಇಲ್ಲಿ Ballari side ಪಕ್ಕದ ಇದೆ.

ಹ್ಮ್ ಅದೆ ನಾನು ನಿಮ್ ಮದ್ವಿಗೆ ಕರಿಯಕ ಅಂತ phone ಮಾಡ್ದೆ ನಿನಗೆ ನಮ್ friends ಎಲ್ಲರೂ ನಮ್ friends ಎಲ್ಲರೂ ಬರ್ತರಾ.

ಹಾ ನೀನು ಸಹ ಬರ್ಬೇಕಂತ. ಹೌದಾ ನೋಡ್ತೀನಿ ನಾನು ಬರಾಕ್.